ಇಲ್ಲಿ ಎಂಟೊಂಭತ್ತು ಜನ ಹುಡುಗಿಯರು ಸೇರಿಕೊಂಡು ರ ರಂಗೋಲಿಯನ್ನು ಬಿಡಿಸುತ್ತಿದ್ದಾರೆ.

ಒಬ್ಬ ವ್ಯಕ್ತಿ ಕೈ ಮಾಡಿ ತೋರಿಸುತ್ತಿದ್ದಾನೆ.

ಒಂದು ಅಂಗಡಿ ಇದೆ ಈ ಅಂಗಡಿಯಲ್ಲಿ ಹಳೆ ಕಾಲದ ಒಂದು ಟಿ_ವಿ ಇದೆ.

ಇಲ್ಲಿ ಫ್ರಿಡ್ಜ್ ಇದೆ ಈ ಫ್ರಿಡ್ಜ್ ನ ಮೇಲೆ ನೀರಿನ ಬಾಟಲಿ ಗಳನ್ನು ಇಕ್ಕಿದ್ದಾರೆ.

ಅದರದ ಎದುರುಗಡೆ ನಾಲ್ಕೈದು ಕಾರುಗಳು ನಿಂತಿವೆ ಹಾಗೂ ಅದರ ಒಳಗಡೆಯೂ ಕಾರುಗಳಿವೆ.

ಈ ಕಟ್ಟಡದ ಎದುರುಗಡೆ ಕೆಲವು ಗಿಡ ಮರಗಳಿವೆ ಮತ್ತು ಈ ಕಟ್ಟಡದಲ್ಲಿ ಹಲವಾರು ಕಿಡಕಿಗಳಿವೆ.

ಹರಿಯುತ್ತಿರುವ ನೀರಿನ ಬಣ್ಣವು ಕೆಂಪು ಕಾಣಿಸುತ್ತಿದೆ.

ಈ ಅಂಗಡಿಯ ಎದುರುಗಡೆ ಎರಡು ಮೂರು ಬೈಕ್ ಗಳನ್ನು ನಿಲ್ಲಿಸಲಾಗಿದೆ.

ಅಲ್ಲಿ ಒಂದು ಬಾಟಲಿ ಇದೆ ಅವನು ಒಂದು ಕೈಯಲ್ಲಿ ಪೇಪರ್ ಅನ್ನು ಹಿಡಿದು ಕೊಂಡಿದ್ದಾನೆ.

ಒಂದು ಕಟ್ಟಡದ ಎದುರುಗಡೆ ಕಾರು ಮತ್ತು ಒಂದು ಬೈಕ್ ಅನ್ನು ನಿಲ್ಲಿಸಲಾಗಿದೆ.

ಪಾಲ್ಲಂಗ್ ಗಳನ್ನು ಮಾರಲು ಇಕ್ಕಿರುವ ಹಾಗಿದೆ.

ಇಲ್ಲಿ ಒಂದು ರೋಡ್ ಇದೆ ರೋಡ್ ನ ಪಕ್ಕದಲ್ಲಿ ಒಂದು ಮನೆ ಇದೆ.

ಇದು ಒಂದು ಅಂಗಡಿಯಿದೆ ಈ ಅಂಗಡಿಯ ಹೆಸರು ಪಾಟಿಲ್ ಸಂಗಮೇಶ್ವರ್ ಕಿರಣ ಅಂಡ್ ಜೆನರಲ್ ಸ್ಟೋರ್ ಅಂತ ಇದೆ.

ಹಾಗು ಈ ಕಟ್ಟಡದ ಎದುರುಗಡೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಆ ಸೋಫಾ ಸೆಟ್ನ ಮೇಲೆ ಬಿಳಿ ಮತ್ತು ನೀಲಿ ಬಣ್ಣದ ತಲೆಗುಂಬೆಗಳನ್ನು ಇಕ್ಕಿದ್ದಾರೆ.

ಹಾಗೂ ಪ್ರಿಂಟರ್ ಇದೆ ಒಂದು ಟೇಬಲ್ ಇದೆ.

ಎ_ಸಿ ಇದೆ ಈ ಗೋಡೆಯ ಮೇಲೆ ಎರಡು ಸರ್ಟಿಫಿಕೇಟ್ ಗಳನ್ನು ನೇತಾಕಿದ್ದಾರೆ.

ಇದು ಒಂದು ಕಟಿಂಗ್ ನ ಅಂಗಡಿ ಇದೆ ಈ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿಯು ಶೇವಿಂಗ್ ಅನ್ನು ಮಾಡುತ್ತಿದ್ದಾನೆ.

ಬ್ಯಾಂಕಿನ ಎದುರುಗಡೆ ಒಬ್ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಮತ್ತು ಒಬ್ಬ ವ್ಯಕ್ತಿಯು ಕುರ್ಚಿಯ ಮೇಲೆ ಕುಂತಿದ್ದಾನೆ.

ಈ ಆಟದ ಮೈದಾನದ ಎದುರುಗಡೆ ಹಲವರು ಮನೆಗಳಿವೆ.

ಆಟದ ಮೈದಾನದ ಎದುರುಗಡೆ ಒಂದು ನೀರಿನ ಟ್ಯಾಂಕು ಇದೆ.

ಇಲ್ಲಿ ಮೈಸೂರ್ ಪಾಕ್ ಇದೆ ಕೇಕ್ ಇದೆ ಬಹಳಷ್ಟು ರೀತಿಯ ತಿಂಡಿ ತಿನಿಸುಗಳನ್ನು ಇಲ್ಲಿ ಜೋಡಿಸಿದ್ದಾರೆ.